ಹಾ ಇದೂ ಎಲ್ಲರಿಗೂ ಖುಷಿ ಆಗ್ಲಿ ಅಂತ ರಂಜಿ ವಿಧಾಂತರಹ ನೀರು ಹಾರೊತರ ರಂಜಿಸುತರ ಮಾಡಿದರೆ ನೀರು ಚೆನ್ನಾಗಿ ಮೇಲೆ ಹಾರುತ್ತ ಚೆನ್ನಾಗಿ ಇರುತ್ತೆ ನೊಡುವುದಕ್ಕೆ ಎಂದು ಚೆನ್ನಾಗಿದೆ.

ಇದು ಒಂದು ಆಟದ ಮೈದಾನ ಆದ್ದರಿಂದ ಆಚೆ ವೀಕ್ಷಕರು ನೋಡೋದಕ್ಕೆ ಜಾಗ ಇದೆ ಅಂದ್ರೆ ಜನಗಳು ಆಟವನ್ನು ನೋಡಲು ಎಲ್ಲಾ ಚೆನ್ನಾಗಿದೆ.

ಇದು ಹಳೇ ಕಾಲದ್ದು ದೇವಸ್ಥಾನ ಆ ಹಳೇಬೀಡು ಆತರ ಆತರ ಕಂಭಗಳು ಎಲ್ಲಾ ಇದೆ ದೇವಸ್ಥಾನದಲ್ಲಿ ಆಚೆ ಗ್ರೀನರಿ ಮರಗಳು ಎಲ್ಲಾ ಇದೆ ಹಳೇ ಕಾಲದು ನೋಡೋಕೆ ಗೋತಗ್ತಿದ್ದೆ ಹಳೇ ಕಾಲದ್ದು --

ಇದು ಕೂಡ ಒಂದು ದೊಡ್ಡು ದೇವಸ್ಥಾನ ತುಂಬಾ ಚೆನ್ನಾಗಿ ಇದೆ ದೇವಸ್ಥಾನ ಆ ದೊಡ್ಡದು ಅಂದ್ರೆ ದೊಡ್ಡು ಹೆಬ್ಬಾಗಿಲು ಇದೆ ಎಲ್ಲರೂ ವೀಕ್ಷಕರು ಹೋಗ್ತಾ ಇದ್ದರೆ ಬರ್ತಾ ಇದ್ದರೆ ಭಕ್ತಾದಿಗಳೆಲ್ಲಾ --

ಇದು ಕೆ_ಎಸ್_ಆರ್_ಟಿ_ ಸಿ ಬಸ್ ಸ್ಟ್ಯಾಂಡ್ ಮಾರ್ನಿಂಗ್ ತೆಗೆದಿರುವ ಫೋಟೋ . ಬಸ್ ಗಳು ಹೋಗ್ತಾ ಇದಾವೆ ಬರ್ತಾ ಇದಾವೆ ಸ್ಟಾಂಡ್ ಅಲ್ಲಿ ನಿಂತಿರವು ಕೂಡ ನಿಂತಿದವೆ. ಪ್ರಯಾಣಿಕರು ಹತ್ತುತ್ತಾ ಇದಾರೆ ಮತ್ತು ವೈಟ್ ಮಾಡ್ತಾ ಇದಾರೆ.

ಗ್ರೌಂಡ್ ಲೆಲ್ಲ ಪ್ಲೇ ಮಾಡ್ತಾ ಇದಾರೆ ದೊಡ್ಡು ಪ್ಲೇ ಬೌಂಡರಿ ಆಹ್ಹ್

ಆ ಇದು ನೋಡಕ್ ಮಾತ್ರ ಬಟ್ ಆ ಗಿಡ ತರಾನೇ ಕಾಣ್ಸು--

ಇದು ಒಂದು ಕಾಡು ಅನ್ನ್ಸುತ್ತೆ ಇದು ಗೆಂಡುಮೃಗ ಒಳ್ಳೆ ಎಮ್ಮೆ ತರ ಇದೆ ಗೇಂಡಾಮೃಗ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿ ಒಳ್ಳೆ ಎ ಆಕರವಾಗಿದೆ ಮತ್ತೆ ಮರಗಿಡಗಳು ಮಳೆಗಳು ಗ್ರೀನರಿ ಎಲ್ಲಾ ಚೆನ್ನಾಗಿದೆ ನೋಡಕಂತ ಇನ್ನೂ ತುಂಬಾ ಚೆನ್ನಾಗಿದೆ.

ಒಂದು ದೊಡ್ದು ಅರಣ್ಯ ಅನಿಸುತ್ತ್ತೆ ಇದು ಸಿಂಹ ಸಿಂಹ ಚೆನಾಗಿದೆ ದೊಡ್ದುಗೆ ಒಳ್ಳೆ ಇದು ದಪ್ಪಗಿದೆ ಒಡಾಡ್ತ ಇದೆ ಇದು ಒಂದೇ ಇದೆ ಸಿಂಹ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಖುಷಿ ಆಗು --